stadiumಗಳು ಇನ್ನ ಜಾಸ್ತಿ ಇಟ್ಟು almost

ಅವು Indiaದಲ್ಲೇ ಆಡ್ಸಕ್ try ಮಾಡ್ದ್ರೆ

ಯಾಕಂದ್ರೆ India ದಲ್ಲಿ ಹಂಗಿದಾರೆ followers

ಅದ್ರಿಂದ ನಮ್ಗೆ ದೇಶದ economy ನು ಬೆಳಿಯುತ್ತೇ

ಈಗ ಮೊನ್ನೆ ನೋಡಿದ್ರಲ್ಲ ಮುಂಬೈಯಲ್ಲಿ tickets

ಜಾಸ್ತಿ ಜನ ಆಗಿದ್ದಕ್ಕೆ

ಹೌದ್ ಹೌದು ಖಂಡಿತ ಅದುನ್ ನೋಡುದ್ರೆ ಗೊತ್ತಾಗುತ್ತೆ ನಮ್ Indiaದಲ್ಲಿ cricket ಗೆ ಎಷ್ಟು craze ಇದೆ ಅಂತ

ಅದೇ ಇನ್ನ government

ಅಂದ್ರೆ cricket ಗೆ ಈಗ ಕೊಟ್ಟೈತಿ ಪ್ರೋತ್ಸಾಹ ಪ್ರೋತ್ಸಾಹ ಕೊಟ್ಟಿದೆ ಇನ್ನು ಸ್ವಲ್ಪ ಜಾಸ್ತಿ ಕೊಟ್ರೆ ಇನ್ನು ಕಲೆಗಳು ಜಾಸ್ತಿ ಬರ್ಬೋದು ಅನ್ನೋದು ನಮ್ ಇದಿದೆ

ಅದೇ ತರ ಈ ಕಡೆ ಎಲ್ಲಾ ಅದುನ್ನೇ ಒಂದ್ ಚೂರು ದೊಡ್ಡದು ಮಾಡಿ

ಜಾಸ್ತಿ ಕೂತ್ಕೊಳ್ಳೋ ನೋಡೋ ಆ ವ್ಯವಸ್ಥೆ ಮಾಡ್ಕೊಟ್ರೆ

ಹ stadium ದೊಡ್ಡದು ಮಾಡಿ ಸ್ವಲ್ಪ neatness ಇರ್ಬೇಕು neatness ಇರ್ಬೇಕು parking place ಅನ್ನೋದಿರ್ಬೇಕು ಹ parking ಇರ್ಬೇಕು ಸ್ವಲ್ಪ neatness ಇದ್ದು ಸ್ವಲ್ಪ ಒಂತರ hi tech feel ಕೊಟ್ರೆ

ಸ್ವಲ್ಪ ticket cost ಈಗ almost cost ಜಾಸ್ತಿನೆ ಇರುತ್ತೆ .

ಅದ್ರು ಸ್ವಲ್ಪ high feel ಕೊಟ್ರೆ ಜನ ಬೇಗ attract ಆಗ್ತಾರೆ ಅಂದ್ರೆ foreign countries ಇಂದ

ಬರೋರ್ಗೆ ಸ್ವಲ್ಪ like ಆಗುತ್ತೆ India ಮೇಲೆ ಇರೋ impression ಬೆಳಿಯುತ್ತೇ

ಯಾಕಂದ್ರೆ ನಮ್ Indiaದಲ್ಲಿ ಜನ ಅಷ್ಟು cleanliness ಗೆ preference ಕೊಡಲ್ಲ

ಅದ್ರಿಂದ ಈಗ foreigners ಏನಾದ್ರು cricket ಗೆ ಹಿಂಗೆ

ಅವ್ರಿಗೆ ಒಂಥರಾ feel ಆಗ್ದಿರ bad impression ಈಗ ಇನ್ನೊಂದು ವಿಚಾರ ನೋಡ್ಬೇಕಂದ್ರೆ ಈಗ KL Rahul ಅವ್ರು

KLರಾಹುಲ್ ಅವ್ರು ಈಗ IPL ನೋಡ್ದಾಗ ತುಂಬಾ ಚೆಂದವಾಗಿ ಆಡ್ತಾರೆ ಅವ್ರು

ಮತ್ತೆ ಈ T twenty ಮತ್ತೆ world cup ಹೊಲ್ಸ್ಕೊಂಡಾಗ ತುಂಬಾನೇ ಯಾಕ್ ಒಂದ್ run ಗೂ out ಆಗಿರೋದ್ ನೋಡಿದೀವಿ

ಹತ್ತರ ಕೆಳಗಡೆನೆ out ಆಗಿರೋದು ನೋಡಿದಿರಿ ನಾವು

ಅವ್ರು ಅದು ಅಲ್ಲಿ ಚೆನ್ನಾಗ್ ಆಡ್ತಾರೆ ಹೆಂಗಂದ್ರೆ ಈಗ ಅಲ್ಲಿ amount ಗಾಡ್ತಾರೋ ಏನೋ ಗೊತ್ತಿಲ್ಲ . ಹ ಹಂಗೆ ಇರೋದಿಲ್ಲ ಆದ್ರೆ ತುಂಬಾ ಚೆನ್ನಾಗ್ ಆಡ್ತಾರೆ IPL ಅಲಂತು ತುಂಬಾನೆ fans ಇದಾರೆ ಆವೃಗೆ

ಅವ್ರು opening ಕಳಿಸ್ತಾರೆ ಯಾಕಂದ್ರೆ ಒಂದ್ ನಂಬಿಕೆ ಇಟ್ಟು ಕಳಿಸ್ತಾರೆ

ಖಂಡಿತ ಒಂದು opening opening ಮಡ್ಕೋಡ್ತಾರೆ ಯಾಕಂದ್ರೆ openers ನ ಎಲ್ಲರನ್ನು ಕಳಿಸೋಕೆ ಆಗಲ್ಲ ಅಲ್ಲಿ

ಈಗ ಚಹಲ್ ಕಾಕಾ ನಂತೂ ಕಳಿಸೋಕೆ ಆಗಲ್ಲ ಅಲ್ಲಿ

ಹೌದೌದು ಈಗ ಯಾವ್ overಲ್ಲಿ ಚಹಲ್ ನ ಹಾಕುಸ್ಬೆಕು ಅವರನ್ನ ಹಾಕ್ಸಿದ್ರೆ ಅವಾಗ wicket ಬಿಳೋ chance ಇರುತ್ತೆ .

ಹಂಗೆ ಈಗ last ಅಲ್ಲಿ ಬರೋರ್ನ ಈಗ ರೋಹಿತ್ ಶರ್ಮ ಅವರು ಮೊದಲು ಬರ್ತಾರೆ opening ಮಾಡಿ ಕೊಡ್ತಾರೆ .

opening ಮಾಡಿ ಅವ್ರು ಸ್ವಲ್ಪ ಮುಂದೆ ನಡೆಸ್ಕೋಟ್ರೇ ಹಿಂದೆ ಅವ್ರು ಸ್ವಲ್ಪ ಏನೋ ಮಾಡಿದರೆ ನಾವು ಸ್ವಲ್ಪ contribute ಮಾಡ್ಬೇಕು ಇನ್ನ್ ಚೂರ್ ಚೆನ್ನಾಗ್ ಆಡಿದ್ರೆ score ಆಗೋ chance ಇರುತ್ತೆ ಅಂತ ಹೇಳ್ಬಿಟ್ಟು

ಈಗ ಮೊದ್ಲೇ ಬೇರೆಯವರನ್ನ ಕಳ್ಸಿ ಬಿಟ್ಟು

first ಗೆ ಅವರನ್ನ ಕಳ್ಸಿದ್ರೆ ಅದು ಒಂಥರಾ ಭಯ ಅನ್ನೋದು ಇದಿರುತ್ತೆ ನಮ್ ಮೇಲೆ pressure ಇರುತ್ತೆ

ಆವಾಗ ಅವ್ರು ಸ್ವಲ್ಪ ಇದಾಗೋ chances ತುಂಬಾನೇ ಜಾಸ್ತಿ ಇರುತ್ತೆ

ಆದಕಾರಣ opening ಆ ಯಾರು ರೋಹಿತ್ ಶರ್ಮ ಮತ್ತೆ ರಾಹುಲ್ ಏನಾದ್ರೂ ಬಂದು ಮಾಡ್ಕೊಟ್ರೆ

ಏನಿದೆ ನಾಗೇಶ್ ಹೇಳ್ಬೇಕು

ಹ ಸರಿ ಮತ್ತೆ ಸಿಗೋಣ

ಕೃಷಿ . ಕೃಷಿ ಒಂದು ಪ್ರಧಾನ ಅಂಶ ಕೃಷಿಯು ಭಾರತದ ಬೆನ್ನೆಲುಬು. ಕೃಷಿಯು ಒಂದು ಪ್ರಾಥಮಿಕ ವಲಯದ ಉದ್ಯೋಗ ಹಾಗೆ ಜೀವನ ಉತ್ಪಾದನೆಯ ಕಸುಬು. ಕೃಷಿಯಿಂದ ಬಂದ ಆದಾಯ ರಾಷ್ಟ್ರೀಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹ್ಮ್ ಭಾರತದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ. ಹ್ಮ್ ಗ್ರಾಮೀಣ ಪ್ರದೇಶದಲ್ಲಿ ಜನರ ಜೀವನಾಡಿಯ ರ~ ರೈತರ ಜೀವನಾಡಿಯಾಗಿದೆ. ಹ್ಮ್ ಮತ್ತೆ ರೈತರು ನಮಗೆ ಆಹಾರವನ್ನು ಉತ್ಪಾದನೆ ಮಾಡುತ್ತಾರೆ. ಹ್ಮ್ ಆಹಾರವನ್ನು ಬ~ ಬೆಳೆಯುತ್ತಾರೆ ಮನುಷ್ಯನ ಉಳಿವಿಗೆ ರೈತರು ಆಹ್ ರೈತ ಅತ್ಯಗತ್ಯ. ಅವನು ಮಳೆಗಾಲವನ್ನು ಇಷ್ಟ ಪಡುತ್ತಾನೆ ಹ್ಮ್ ಮತ್ತೆ ರೈತ ನಮಗೆ ಆಹಾರವನ್ನೆಲ್ಲ ಆಹ್ ಕೊಡುತ್ತಾರೆ. ಆಹ್ ಮತ್ತೆ ಆಹ್ ಮನುಷ್ಯನಿಗೆ ಈಗ ನಮ್~ ಆಹ್ ಮನುಷ್ಯನಿಗೆ ಮನುಷ್ಯನ ಉಳಿವಿಗೆ ನಮ್ಗೆ ರೈತರು ಅಗತ್ಯ. ಅವರು ನಮ್ಗೆ ಆಹ್ ಕಷ್ಟ ಪಟ್ಟು ದುಡಿದು ಆಹ್ ಆಹಾರವನ್ನೆಲ್ಲ ನಮ್ಗೆ ಆಹ್ ಇದು ಕೊಡುತ್ತಾರೆ. ನಾವು ಇಲ್ಲಿ ಸಹ ನಾವು ಏನು ಕೆಲ್ಸ ಮಾಡಿದ್ರು ಸಹ ನಮ್ಗೆ ಅ~ ಅದು ಊಟ ಮಡ್ಲಿಕ್ಕೆಲ್ಲ ಇದು ತಗೊಳ್ಲಿಕ್ಕೆ ಹಣ ಇದ್ರು ನಮ್ಗೆ ದುಡಿದ್ರೆ ಅಲ್ಲಿ ರೈತ ಬೆಳೆದ್ರೆ ಮಾತ್ರ ನಮ್ಗೆ ಇಲ್ಲಿ ತೊಕೊಳ್ಳಿಕ್ಕಾಗುವುದು ಮತ್ತಿಲ್ಲದಿದ್ದರೆ ನಾವು ತೊಕೊಳ್ಳಿಕ್ಕಾಗುದಿಲ್ಲ ನಾವು ದುಡ್ದು ಬೇರೆ ಎಂತಾದರು ತೊಕೊಳ್ಬೇಕು ನಮ್ಗೆ ಊಟ ಮಾಡುವಂತ ಇದು ತೊಕೊಳ್ಳಿಕ್ಕಾಗುದಿಲ್ಲ. ರೈತರು ಅಲ್ಲಿ ಕಷ್ಟ ಪಟ್ರೆ ಮಾತ್ರ ನಾವಿಲ್ಲಿ ಅಂಗಡಿಗೆ ready ಆಗಿ ಬಂದದ್ದು ಆಹ್ ಆಹ್ ಅಕ್ಕಿ ಅನ್ನು ಅನ್ನ ಮಾಡಿ ಊಟ ಮಾಡುದು. ಮತ್ತೆ ಯಾವಾಗಲು ನಾವು ರೈತರನ್ನು ಗರ್~ ಗೌರವಿಸಬೇಕು ನಾವು ಯಾವಾಗಲು ಅವರನ್ನು ಇದು ಮಾಡ್ಬಾರದು neglect ಮಾಡಬಾರದು. ರೈತರು ಅವರು ಕೈ ಕೆಸರಾದರೆ ಮಾತ್ರ ನಮ್ದಿಲ್ಲಿ ಬಾಯಿ ಮೊಸರಾಗುವುದು ರೈತರು ಮತ್ತೆ ಆಹ್ ಭಾರತದಲ್ಲಿ ಅದೇ ಶೇಕಡ ಎಪ್ಪತ್ತರಷ್ಟು ಜನ ಅಹ್ ಕೃಷಿಯನ್ನೆ ಅವಲಂಬಿಸುತ್ತಾರೆ. ಅವರಿಗೆ ಹ್ಮ್ ಜನ್~ ಜನರಿಗೆ ಮುಂಚೆ ಎಲ್ಲ ಈ ಹ್ಮ್ ಹ್ಮ್ ಆಹ್ ಆವಾಗ ಮಳೆ ಬೆಳೆ ಎಲ್ಲ ಕಾಲ ಕಾಲಕ್ಕೆಲ್ಲ ಬರ್ತಾ ಇತ್ತು ಹಾ ಈಗ ಈಗ ಹಾಗಿಲ್ಲ ಈ ಇದರಲ್ಲಿ ಈಗ ಮಳೆಗಾಲದಲ್ಲಿ ಬಿಸಿಲು ಬರ್ತದೆ ಬಿಸಿಗೆ~ ಬೇಸಿಗೆ ಕಾಲದಲ್ಲಿ ಮಳೆ ಸಹ ಬರ್ತದೆ. ಅದಕ್ಕೆ ಸ್ವಲ್ಪ ಈಗ ಜೀವನ ಕಷ್ಟಾಗಿದೆ ಇದು ಎಲ್ಲರಿಗೂ ಜೀವನ ಸಹ ಮಾಡುದು ಮುಂಚೆ ಅಷ್ಟು easy ಇಲ್ಲ. ಮುಂಚೆ ಎಲ್ಲ ಅಷ್ಟು ಈಗಲೆ ಈಗಲೆ ಕಷ್ಟ ಮನ್~ ಮನುಷ್ಯರಿಗೆ ಬದುಕ್ಲಿಕ್ಕೆ ಕಷ್ಟ ಆಗಿದೆ. ಮುಂಚೆ ಆದ್ರು ತೊಂದ್ರೆ ಇಲ್ಲ ಆಹ್ ಅವ~ ಆವಾಗಲಾದರೂ ಮಳೆ ಬೆಳೆ ಕಾಲ ಕಾಲಕ್ಕೆಲ್ಲ ಬರ್ತಾ ಇತ್ತು ನಮ್ಗೆ ಈಗಲೇ ಎಲ್ಲ ಎಲ್ಲ ಏರು ಪೇರು ಹವಮಾನ ಎಲ್ಲ change . ಈಗಸ ಈಗ ಈ ವಾತಾವರಣದಲ್ಲಿ ಅಷ್ಟೇ ರೈತರಿಗೆ ನೀರು ಬೇಕು ಅವರಿಗೆ ನೀ~ ಮಳೆಗಾಳೆಲ್ಲಂದ್ರೆ ಅವರಿಗೆ ತುಂಬ ಇಷ್ಟ ರೈತರಿಗೆ. ಅವರು ಮಳೆಗಾಲನ್ನೇ ಯಾವತ್ತು ಇಷ್ಟ ಪಡುದು ರೈತರು ಮತ್ತೆ ಅದೇ ನಾವಿಲ್ಲಿ ಕೂತ್ಕೊಂಡು ಏ~ ಏ~ ಏ~ ಏನು ಹಣ ಸಂಪಾದನೆ ಮಾಡ್ತೇವೆ ಅವರಲ್ಲಿ ಇದು ಮಾಡಿದ್ರೆ ಮಾತ್ರ ನಾವಿಲ್ಲಿ ಹಣ ಸಂಪಾದನೆ ಮಾಡಿ ಏನ್ ಮಾಡ್ಲಿಕ್ಕಾಗುದಿಲ್ಲ ರೈತರಲ್ಲಿ ಬೆಳೆಯ ಅವರವರ ಉರಲ್ಲಿ ಅವರು ಬೆಳ್ದು ಮಾರುಕಟ್ಟೆಗೆ ತಂದು ಅವರಿಗೆ ಲಾಭ ಕಡಿಮೆ ಅಹ್ ಅವರು ಅಂಗಡಿ ಹಾಕಿದ ಅವರಿಂದ ಲಾಭ ಜಾಸ್ತಿ ತಗೊಳ್ಳುವುದು ಕೃಷಿಕರು ಅದರಲ್ಲಿ ಅರ್ದಕ್ಕರ್ದ ಸಿಗುದಿಲ್ಲ. ಅಂಗಡಿ ಹಾಕಿದರಲ್ಲ ಅವರಿಗೆ ಅಂಗಡಿಯವರಿಗೆ ನಮ್ಗೆ ನಮ್ಗೆಲ್ಲ ಜಾಸ್ತಿ ಅಂಗಡಿಯವರಿಗೆ ಜಾಸ್ತಿ ಲಾಭ ನಮ್ಗೂಸಹ ಅದರಿಂದ ಜಾಸ್ತಿ ನಮ್ಗೆ ಮಾರ್ತಾರೆ ಅವರು ಕೃಷಿಕರಿಗೆ ಹೆಚ್ಚು ಸಿಗುದಿಲ್ಲ ಕಷ್ಟಪಟ್ಟದ್ದಕ್ಕೆ ಅವರಿಗೆ ಎಷ್ಟು ಸಿಗುವುದು ಅಷ್ಟೇ ಸಿಗುವುದು ಅವರು ಕಷ್ಟ ಪಟ್ಟಿದ್ದೆ ಬಂತು ಅದನ್ನು ಜಾಸ್ತಿ ಇದು ಮಾಡುದು ಈ ಮ~ ಮ~ ಬೆಲೆ ಮಾರಾಟಗ~ ಮಾರಾಟ ಮಾಡುವವರು ಅವರಲ್ಲ. ನಮ್ಗೆ ಇನ್ನುಸ ಕಷ್ಟನೆ ತಗೊಳ್ಳಿಕ್ಕೆಲ್ಲ ದುಡ್ದ್ರೆ ಮಾತ್ರ ನಾವುಸ ಅದನ್ನೆಲ್ಲ ತೋಗೊಳ್ಳಿಕ್ಕಾಗುವುದು ಅದು ನಾವು ಯಾವಾಗಲು ಗ~ ರೈತರನ್ನು ಗೌರವಿಸುವುದು ಅದೇ ಒಂದು ಹೇಳುದು ನಾನು.

ಹಾ ಹೇಳಿ, ನಾನ್ ಚೆನ್ನಾಗಿದ್ದೇನೆ. ನೀವ್ ಹೇಗಿದೀರಾ?

ಏನು ನಿಮ್ದು ವಿಶೇಷ ಏನೀಲ್ಲ. ಈವಾಗ ಕೆಲ್ಸ ಅಲಾ. ಸ್ವಲ್ಪ busy ಇರ್ತೇವೆ.

ಆಹ್ ಮೊನ್ನೆ ನಿಮ್ದು status ನೋಡಿದೆ, ಒಂದು ಜಲಪಾತ ಹತ್ರದ್ದೊಂದು ಹಾಕಿದ್ದ್ರಿ, ಎಲ್ಲಿದ್ದದು? ಹೌದಾ. ಅದೂ ಕೂಡ್ಲು falls ಆಗುಂಬೆ.

ಹೌದ್ ಹೌದು. ನಾವ್ ಅಲ್ಲಿಗೆ ಹೋಗಿದ್ದೇವೆ.

ನಾವು ಕೂಡ್ಲು falls, ಅಲ್ಲಿಂದ ಆಗುಂಬೆ ಹೋಗಿದ್ದೇವೆ.

ಅಲ್ಲಿಂದ ಮಲ್ಪೆ beach ತಿರ್ಗಿ, ಈ ಕಡೆ ಬಂದೆವು. ಆಹ್ ಹೌದಾ? ಆಗುಂಬೆಯಲ್ಲಿ. ಚಳಿ ಜೋರ್ ಇರ್ಬೇಕಲ್ಲಾ?

ಕೂಡ್ಲು falls ಅಲ್ಲಿ ಕೂಡ ತುಂಬ ಚಳಿ ಇದೆ. ಆಹ್ ನೀರ್ cold ಅಲಾ, ತುಂಬಾ?

ಹೌದ್ ಚಳಿ ಇತ್ತು ಹೌದು. ನಾವ್ ನೀರಲ್ಲಿ ಈಜಾಡಿ, ಆಟಾಡಿ ಎಲ್ಲಾ ಬಂದಿದ್ದು. ತುಂಬಾ ಚಳಿ ಇತ್ತು, ಅವಾಗ. ಮಧ್ಯಾಹ್ನದ ಹೊತ್ತಿಗಾದ್ರೇ ಚೆನ್ನಾಗಿರ್ತಿತ್ತೇನೋ, ಕೂಡ್ಲು? ಹೌದೌದು ಮಧ್ಯಾಹ್ನ ಆದ್ರೆ ಸ್ವಲ್ಪ ಬಿಸಿ, ಬಿಸಿ ಇರ್ತದೆ. ನೀರೆಲ್ಲ ಹೌದು. ಬೆಳಿಬೆಳಿಗ್ಗೆ ಸ್ವಲ್ಪ cold ಇರ್ತದೆ ತುಂಬಾ. ಆ, ನಾನು ಆಗುಂಬೆಗೆ ಹೋಗ್ಲಿಲ್ಲ, ಚಿಕ್ಮಂಗ್ಳೂರಿಗೆ ಹೋಗಿದ್ದೆ, ಅಲ್ಲಿ.

ಎರಡು ದಿನ ಅಂತ, ಶನಿವಾರ ಹೋಗಿ ಆದಿತ್ಯವಾರ ಬಂದದ್ದು.

ಹೌದ್ ಬೆಳಿಗ್ಗೆ ಏಳ್ಲಿಕ್ಕೆ ಆಗುದಿಲ್ಲ ಆ ರೀತಿ ಚಳಿ ಇರ್ತದೆ .

ಅಲ್ಲಿ ಬೆಳಿಗ್ಗೆ ಚಾ ಇರ್ಬೇಕು ಖುಷ್ ಆಗ್ತದೆ.

ಆಹ್ ಆ time ಅಲ್ಲಿ ಹೌದೌದು.